ಒಂದು ದುಕಾನ ಇದೆ ದುಕಾನನೊಳಗೆ ಮನುಷ್ಯ ಇದೆ.

ದುಕಾನ ಒಳಗಡೆ ಎರಡು ಲೇಡೀಸ್ ಇದೆ ಒನ್--

ಅದು ಪ್ಲೇಟಿ ನ್ ಕಲರ್ ಬ್ರೌನ್ ರೆಡ್ ಇಂಥವ್ ಡಿಸೈನ್ಸ್ ಗುಳ್ ಇದೆ.

ಅಲ್ಮರು ಒಳಗ್ ಜೀನ್ಸ್ ಪ್ಯಾಂಟ್ ಇದೆ.

ಒಂದ್ ಬಸ್ ಸ್ಟಾಂಡ್ ಇದೆ ಬಸ್ --

ಬಸ್ ಸ್ಟ್ಯಾಂಡ್ ಹೊರಗ ಗಿಡಗಳ್ ಇದೆ.

ಏ- ಅಲ್ಮಾರಿ ಮೇಲೆ ಮೋಟರ್ಸ್ ಇದೆ.

ದುಕಾನ್ ಇದೆ ದಕಾನೊಳಗಡೆ ಎರ್ಡ್ ಅಲ್ಮರಿ ಇದೆ.

ಅಲ್ ಮರಿ ಒಳಗ ಬಿಸ್ಕೆಟ್ ಅಂತೋ ಪದಾರ್ಥಗಳು ಇದೆ.

ಈ ಗಾಡಿ ಅಲ್ ಹೂವ ಇದೆ.

ರೆಡ್ ಕಲರ್ ಬ್ಲೂ ಕಲರ್ ಟಿ-ಶರ್ಟ್ ಗೊಳ್ ಇದೆ.

ಸಾಯಿ ಬುಕ್ ಸ್ಟಾಲ್ ಕಿರಾಣ ಸ್ಟಾಲ್ ಇದೆ.

ರೂಮ್ ಒಳಗ ಎರಡ್ ಕಿಡಿಕಿ ಗೋಳಿದೆ.

ಗೇಟ್ ಒಳಗ ಒಂದು ಕಾರಿ ದೆ.

ಇಲ್ಲೂ ಒಂದು ಮನೆ ಇದೆ ಮತ್--

ಒಂದು ಕಡಿಗಿ ಡಿಸೈನ್ಸ್ ಇದೆ.

ಒಂದು ಬುಲೆರೋ ಕಾರ್ ಇದೆ.

ಕಂಬ ಮ್ಯಾಲ್ ಪುಲಿನ್ ಡೆಕೋರೇಷನ್ ಇದೆ.

ಅವು ಮುಂದ್ ಹಿಂದ್ ನೀರಿನ್ ತಳ ಇದೆ.

ನಾಕ್ ಡಿಸ್ಕೋ ಲೈಟ್ಸ್ ಇದ್ದಿ

ಇಲ್ಲಿ ದುಕಾನ ಒಳಗ ಮನುಷ್ಯ ಸ್ಟಿಗರ್ ಇದೆ.

ಒಂದು ಮಲಿಕ್ ಫಾರ್ಚುನರ್ ಷಾಪ್ ಇದೆ.